ಇದೆ ರೀತಿ ಇಲ್ಲಿ ಒಂದು ಎತ್ತರವಾದಂತಹ ಒಂದು ಮನುಷ್ಯನ ಬಾಡಿ ಇದೆ ಇದರಲ್ಲಿ ಹಲವಾರು ರೀತಿ ಪ್ಯಾಂಟ್ ಹಾಗೂ ಅಂಗಿಗಲ್ಲನು ಸಹಿತ ನಾವು ನೋಡಬಹುದಾಗಿದೆ.

ಅರಮನೆ ಹಾಗೂ ಹೊರ ಉಡುಗೆಗಳು ತೋಡುಗೆಗಳ್ಳನ ಸಹಿತ ನಾವು ಕಾಣುತ್ತೆವೆ ಇದೆ ರೀತಿ ತೊಟ್ಟಿಳುಗಳನ್ನು ಸಹಿತ ನಾವು ನೋಡಿತೀವಿ ಇಲ್ಲಿ ಅನೇಕ ರೀತಿಯ ಬಾಗಿಲು ಕಿಡಿಕೆಗಳ್ಳನು ಸಹಿತ ನೋಡಬಹುದಾಗಿದೆ.

ಇದೊಂದು ಎಣ್ಣೆ ಪಂಪ್ ಅಂತ ಹೇಳ್ಬಹುದು ಈ ಎಣ್ಣೆ ಪಂಪನಲ್ಲಿ ಹಲವಾರು ರೀತಿಯ ಎಣ್ಣೆಅನ್ನ ತುಂಬಿಸಿಕೊಳ್ಳುತಿದ್ದರೆ ಅದೇ ರೀತಿಯಾಗಿ ಇಲ್ಲಿ.

ಇದೆ ರೀತಿಯಾಗಿ ಇಲ್ಲಿ ಎತ್ತರದಲ್ಲಿ ಇರುವಂತ ಇಲ್ಲಿ ಪ್ಯಾಲೇಸ್ ಸಹಿತ ಇಲ್ಲಿ ನಾವು ಎದ್ದು ನಿಂತು ನೋಡಬಹುದಾದ ಒಂದು ದೃಶ್ಯ ಅಂತಾನೂ ಹೇಳಬಹುದು --